ಮರದ ಕೆಳಗೆ ನಾವು ನೆರಳನ್ನು ಪಡೆದು ವಿಶ್ರಾಂತಿ ಅನ್ನು ಪಡೆದು ಕೊಳ್ಳಬಹುದು .

ಇದು ಒಂದು ವಿದ್ಯಾವರ್ಧಕ ತಾಂತ್ರಿಕ ಮಹಾವಿದ್ಯಾಲಯವಾಗಿದೆ. ಇಲ್ಲಿ ಬಹಳ ವಿದ್ಯಾರ್ಥಿಗಳು ವಿದ್ಯೆಯನ್ನು ಶಿಕ್ಷಣವನ್ನು ಒಳ್ಳೆಯ ರೀತಿಯ ಶಿಕ್ಷಣವನ್ನು ಪಡೆದುಕೊಂಡು ಹೋಗುತ್ತಾರೆ. ಇಲ್ಲಿ ಎಲ್ಲ ತರಹದ--

ಮನೆ ಊಟ ಚೆಂದ ಅನ್ನುತ್ತಾರಲ್ಲ ಹಾಗೆ ಇಲ್ಲಿ ಬಹಳ ರುಚಿಯಾ--

ಇದು ಒಂದು ಬಿಲ್ಡಿಂಗ್ ಆಗಿದೆ ಆದರೆ ಈ ಬಿಲ್ಡಿಂಗ್ ಇನ್ನೂ ಸರಿಪಡಿಸುತ್ತಿದ್ದಾರೆ ಏನಾದರೂ ಹಾಳಾಗಿರಬಹುದೆಂದು ಎಂದು ಭಾವಿಸಿಕೊಳ್ಳುತ್ತೇನೆ.